ಬಾಳೆ ಗಿಡ ತೆಂಗಿನ ಗಿಡ ಮತ್ತೆ ದಾಸವಾಳ ಇದೆ.

ಇಲ್ಲಿ ಒಂದೇ ತರದ್ದು ನೂರು ಇಟ್ಟಿರುತ್ತಾರೆ ಇಷ್ಟು ನಿಮಗೆ ಡಿಸ್ಕೌಂಟ್ ಕೊಡ್ತಿವಿ ಅಂತ ಹೇಳಿ.

ಇದೊಂದು ನರ್ಸರಿ ಬೇಬಿ ಸಿಟ್ಟಿಂಗ್ ಸ್ಕೂಲ್ --

ಮತ್ತೆ ಇಲ್ಲಿ ಅದು ಸಪರೇಟ್ ಆಗಿರುತ್ತದೆ ದೇವಸ್ಥಾನ ಸಿಟಿ ಒಳಗೆ ಯಾವಾಗಲೂ--